ಹ್ಮ್ಮ್ ಇಲ್ಲಿ ಪುಟ್ಟದಾದ ಒಂದು ಕೆರೆ ಕಾಣಿಸುತ್ತಿದೆ ಕೆರೆ ಅಕ್ಕ ಪಕ್ಕದಲ್ಲಿ ಗುಡ್ಡ ಬೆಟ್ಟಗಳು ಸಹ ಕಾಣಿಸುತ್ತಿದೆ ಈ ಆಹ್ ಪಕ್ಕದಲ್ಲಿ ಒಂದು ಮರವು ಕೂಡಾ ಆಹ್ ಬಾಗಿದೆ ಮೋಡ ಕಾಣಿಸುತ್ತಿದೆ.

ಇಲ್ಲಿ ಕೂಡಾ ಒಂದು ರೈಲ್ವೆ ಸ್ಟೇಷನ್ ಇದೆ ಆಹ್ ರೈಲ್ಯ್ವೇ ರೈಲ್ವೆ ಹಳಿಯ ಮೇಲೆ ಒಂದು ಆಹ್ ಕೇಸರಿ ಬಣ್ಣದ ರೈಲ್ ಕೂಡ ನಿಂತಿದೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಹೋಗುತ್ತಿದ್ದಾನೆ .

ಇಲ್ಲಿ ಒಂದು ಮನೆಯನ್ನು ನೋಡಬಹುದು. ಈ ಮನೆಯ ಒಳಗಡೆ ಅಮ್ಮ ಮತ್ತು ಮಗನನ್ನು ಕೂಡ ನೋಡಬಹುದು. ಇಲ್ಲಿ ತುಂಬಾ ತರಹದ ದೇವಿ ದೇವರನ್ನು ಪೂಜೆ ಮಾಡಿ ಇಡಲಾಗಿದೆ.

ಯಾವುದೊ ಒಂದು ಡ್ಯಾಮ್ ಇದೆ ಆ ಡ್ಯಾಮ್ ಅಲ್ಲಿ ಚಿಕ್ಕದಾಗಿ ನೀರು ಹರಿಯುತ್ತಿದೆ ಒಂದು ಸುಂದವಾದ ಸೇತುವೆಯು ಕೂಡ ಇದೆ ಆ ಸೇತುವೆ ಸ್ವಲ್ಪ ದಿರುಗು ಬಿಟ್ಟಿದೆ.